ಈ ಒಂದ್ ಚಿತ್ರದಲ್ಲಿ ಕಾಣಿಸ್ತಿರುವುದು ಒಕ್ಕಲಿಗ ಗೌಡ ಸಮುದಾಯ ಭವನ ಅಂತ ಆ ಈ ಒಂದು ಸಮುದಾಯ ಭವನ್‌ ತುಂಬಾ ದೊಡ್ಡದಾದ ಇರುವಂತಹ ಸಮುದಾಯ ಭವನ ಆಗಿದೆ .

ಈ ಒಂದ್ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತದ್ದು ಒಂದು ಕಾಫಿ ಶಾಪ್ ಆಗಿರತ್ತೆ ಇಲ್ಲಿ ಒಬ್ರು ಕಾಫಿ ಮಾಡ್ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಎದ್ರುಗಡೆ ಜನ ನಿಂತ್ಕೊಂಡಿರೋದು ಅಂದ್ರೆ ಕಾಫಿ ಕುಡಿಯೋದಿಕ್ಕೆ ಇರೋರನ್ನ ನೋಡ್ಬಹುದು.

ಆ ಒಂದು ಗಡಿಯಾರವನ್ನ ಇಟ್ಟಿರುವುದನ್ನ ನೋಡಬಹುದು ಮತ್ತೆ ಇಲ್ಲಿ ತುಂಬಾ ಜನಗಳು ಓಡಾಡ್ತಇರುವುದು ಕೂಡ ಈ ಒಂದು ಚಿತ್ರ ದಲ್ಲಿ ಕಾಣಿಸ್ತಾ ಇದೆ.